ಹಾಗೆ ಹ ಹ ಮತ್ತೆ ಇದೆಲ್ಲ shopping ಎಲ್ಲ ಎಲ್ಲ್ ಹೋಗಿದ್ರಿ ಆ ಮದುವೆ ಸ~ ಸಮಾರಂಭಕ್ಕೆ ಎಲ್ಲ. ನಾವು Udupi ಅಲ್ಲೇ ಮಾಡಿದ್ದು ಮತ್ತೆ Mangalore ದಾರೆ ಸೀರೆ ಒಂದು Mangalore ಆಚೆ ಅಲ್ಲಿ ತಗೊಳಿದ್ದು.

ಜಾಸ್ತಿ ಆಗ್ತದಲ್ಲ ಖರ್ಚು. ಅದೌದು ಅಕ್ಕನ ಮದುವೆ ಅಲ್ಲ ಏನ್ ಮಾಡೋದು ಸ್ವಂತ ಅಕ್ಕನ ಮದುವೆ ಅಲ್ಲ.

ಮತ್ತೆ ಸಮಾಚಾರ ಎಲ್ಲ ಅದೇ ಮದುವೆ ಮದುವೆ ಇದರಲ್ಲಿ . ನಾನ್ ಕೂಡ ಮದುವೆ ಗೋಸ್ಕರ ಅಕ್ಕನ ಮದುವೆ ಗೋಸ್ಕರ ರಜೆ ಹಾಕಿದ್ದು. ಹ ಎಷ್ಟ ದಿನ ಒಂದು ವಾರ ರಜೆ ಹಾಕಿದ್ರಾ. ಇಲ್~ ಇಲ್ಲ ಒಂದು ತಿಂಗಳು ಹಾಕಿದ್ದೇನೆ ರಜೆ. ಹೌದಾ ಕೊಡ್ತಾರ ನಿಮ್ದು office ಅಲ್ಲಿ.

ನಾನು request ಮಾಡಿದ್ದು ಮತ್ತೆ ಮತ್ತೆ ಹ ಮೊದ್ಲೇ ನಾ ಮೊದ್ಲೇ ಇದು ನಾನ್ apply ಮಾಡಿದ್ದೆ. ಹೌದಾ ಹ ಹಾಗಾಗಿ ಕೊಡ್ತಾರೆ ಅದೇ immediate ಆ immediate ಆಗಿ ಕೇಳಿದ್ರೆ ಕೊಡುದಿಲ್ಲ. ಹೌದೌದು ಮತ್ತೆ ಈಗ ಈಗ ರಜೆ ಸಿಗೋದಿಲ್ಲ ಏನಾದ್ರೂ ಇದ್ರೆ ಒಂದು ಒಂದು ತಿಂಗ್ಳು ಆಯ್ತಲ್ಲ ರಜೆ. ಇನ್ನೂ ಸದ್ಯಕ್ಕೆ ಕೊಡುದಿಲ್ಲ ಅಲ್ಲ ರಜೆ. ಅದೇ ಅದೇ ಸದ್ಯಕ್ಕೆ ಕೊಡುದಿಲ್ಲ ರಜೆ. ಇನ್ನೇನಾದ್ರೂ ಸಮಾರಂಭ ಇದ್ರೆ ಬಿಡ್ಲೇ ಬೇಕಾಗ್ತದೆ ಮತ್ತೆ. ಹೌದು ಕೆಲ್ಸ ಮಾಡ್ಲೇಬೇಕಾಗ್ತದೆ. ಕೆಲ್ಸ ಮಾಡ್ಲೇಬೇಕಾಗ್ತದೆ ಮತ್ತೆ ಇನ್ನೊಂದ್ ಇನ್ನು ಯಾವ್ದು ಸಮಾರಂಭ ಇಲ್ವಾ ಮನೆ. ಇಲ್ಲ ಸದ್ಯಕ್ಕೆ ಇಲ್ಲ ನಿಮ್~ ನಿಮ್~ ನಿಮ್ಮಾಚೆ ಉಂಟಾ. ನಮ್ದು ಅದೇ ಸದ್ಯದಲ್ಲಿ cousin ಗೆ marriage ಇದೆ ಅದಿಕ್ಕೆ ಹೇಳ್ತೀನಿ ನೀವು ಬರ್ಲೇಬೇಕು. Okay okay ನಾನ್ ಸ್ವಲ್ಪ ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಉಂಟಯ್ತಾ ಮತ್ತೆ ಮಾ~ ಮಾಡುದ call . ಆಯ್ತು ಹಾಗಾದ್ರೆ ಸರಿ ಸರಿ okay .

ಗಣೇಶ ಚತುರ್ಥಿ ಬಗ್ಗೆ ಅಹ್ ಗಣೇಶ ಚತುರ್ಥಿ ಹಬ್ಬ ಅಂದ್ರೆ ಹ್ಮ್ ನಮ್ಗೆ ಎಲ್ಲ ಅಹ್ ಕನ್ನಡಿಗರಿಗೆಲ್ಲ ವಿಶೇಷ ಹಬ್ಬ ಅಹ್ ಗಣಪತಿ ಕೂರಿಸುವುದು ನಮ್ಮ. ಕೆಲವರು ಮನೆಯಲ್ಲಿ ಎಲ್ಲ ಗಣಪತಿ ಎಲ್ಲ ಕೂರಿಸ್ತಾರೆ. ಅದಕ್ಕೆಲ್ಲ ದಿನ ದಿನ ಪೂಜೆ ಮತ್ತೆ ವಿಧ ವಿಧವಾದ ತಿಂಡಿ ತಿನಿಸು ಎಲ್ಲಾ ಮಾಡ್ಬೇಕು ಪೂಜೆಗೆಲ್ಲ. ಮತ್ತೆ ಇಷ್ಟು ದಿನ ಮತ್ತೆ ಶಾಲೆಯಲ್ಲಿ. ಮತ್ತೆ ಕೆಲವು ದೇವಾಸ್ಥನದಲ್ಲೆಲ್ಲಾ ಇಡ್ತಾರೆ. ದೇವಸ್ಥಾನದಲ್ಲಿ ನಮ್ಮೂರಿನ ಉಚ್ಚಿಲ ದೇವಸ್ಥಾನದಲ್ಲಿ ಐದು ದಿನ ಇಡ್ತಾರೆ ಗಣಪತಿಯನ್ನು. ಹಾಗೆ ಐದು ದಿನ ಅವ್ರು ಆ ದೇವರಿಗೆ ವಿಶೇಷವಾದ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಿ ಐದು ದಿನಸಾ ಬಡಿಸ್ಬೇಕು ಗಣಪತಿಗೆ. ಗಣಪತಿ ತಿಂಡಿ ಪ್ರಿಯ ಗಣಪತಿ ಅಂದ್ರೆ. ಅದಕ್ಕೆ ಅವರಿಗೆ ತರ ತರವಾದ ತಿಂಡಿಯನ್ನು ಬಡಿಸ್ಬೇಕು ಐದು ದಿನದ ತನಕ. ಒಂಭತ್ತು ದಿನ ಎಲ್ಲಾ ಇಡ್ತಾರೆ ಮತ್ತೆ ನಮ್ಮಾಚೆ ಶಾಲೆಯಲ್ಲಿ ಎಲ್ಲಾ ಒಂಭತ್ತು ದಿವಸಸ ಇಡ್ತಾರೆ. ಅಹ್ ಮಕ್ಕಳೆಲ್ಲ ದಿನ ದಿನಾಸ ಇದು ಮೆರ~ ಇದೆಲ್ಲ ಇರ್ತದೆ ಸ್ಪರ್ಧೆಯೆಲ್ಲ ಮಾಡ್ತಾರೆ ಮಹಾಲಕ್ಷ್ಮಿಯಲ್ಲಿ ಅಹ್ ದಿನಕ್ಕೊಂದೊಂದು ಸ್ಪರ್ಧೆಯೆಲ್ಲ ಇರ್ತದೆ ಅದು ಗಣಪತಿ ಚೌತಿದ ವಿಶೇಷ ಹಾಗೆ ಎಲ್ಲ ಮಾಡ್ತಾರೆ. ಅಹ್ ಹಾ ಈ ತರ ಒಂದು ಆಟೋಟ ಸ್ಪರ್ಧೆ ಮಕ್ಳಿಗೆ ಹೂ ಕಟ್ಟುವ ಸ್ಪರ್ಧೆ ಎಲ್ಲಸ ಇರ್ತದೆ ಹ್ಮ್ ಮತ್ತೆ ಮತ್ತೆ ಮೆರವಣಿಗೆ ಐದು ದಿವಸ ಆದ್ಮೇಲೆ first ಗೆ ಮನೆಯಲ್ಲಿ ಮನೆಯಲ್ಲಿಯೂ ಅಷ್ಟೇ ದೇವಸ್ಥಾನದಲ್ಲೂ ಅಷ್ಟೇ first ಗೆ ಗೌರಿ ಗಣೇಶ ಗೌರಿ ಪೂಜೆ. ಆ ಗೌರಿಯನ್ನು ಕೂರಿಸಿ ಬೆಳಿಗ್ಗೆ ಗೌರಿ ಪೂಜೆ ಇರ್ತದೆ ನಂತ್ರ ಹ್ಮ್ ಮನೆಯಲ್ಲಿಸ ಗೌರಿ ಎಲ್ಲ ಹೆಣ್ಮಕ್ಕಳೆಲ್ಲ ಸ್ನಾನ ಎಲ್ಲ ಮಾಡಿ ಅಹ್ ಅವರಿಗೆ ಗಣಪತಿ ಅವರು ಕೂರಿಸದಿದ್ರೆ ಅವರು ಬೆಳಿಗ್ಗೆ ಗೌರಿಯನ್ನು ಪೂಜೆ ಮಾಡಿ. ಅಹ್ ಇದಕ್ಕೆಲ್ಲ ಒಂದು ಗೌರಿ ತರ ಇದು ಮಾಡಿ ಮತ್ತೆ ಸಂಜೆ ಗಣಪತಿ ಕೂರಿಸ್ಬೇಕು. ಸಂಜೆಗೆ ಗಣಪತಿಯನ್ನು ಕೂರಿಸ್ತಾರೆ. ಕಡೆಗೆ ಗೌರಿ ಪೂಜೆ ಆದ್ನಂತ್ರ ಗಣಪತಿ ಪೂಜೆ. ಗಣಪತಿ ಪೂಜೆಗೆ ಅದೇ ಐದು ದಿವಸಸ ಇಡ್ತಾರೆ. ಐದು ದಿವಸ ಅವ್ರಿಗೆ ವಿಧ ವಿಧವಾದ ತಿಂಡಿಯನ್ನೆಲ್ಲ ಮಾಡಿ ಬಡಿಸ್ಬೇಕು ಗಣೇಶನಿಗೆ. ಹ್ಮ್ ಮತ್ತೆ ಶಾಲೆಯಲ್ಲಿ ಅಹ್ ನಾಲ್ಕು ಐದರ ದಿನಕ್ಕೆ ಮತ್ತೆ ಇದು ಹ್ಮ್ ವಿಸರ್ಜನೆ ಎಲ್ಲ. ಮನೆಯಲ್ಲಾದ್ರೆ ಹಾಕ್ತಾರೆ ನೀರಿಗೆ ಮತ್ತೆ ಪಕ್ಕದ್ ಮನೆಯವರಿಗೆಲ್ಲಾ ಪೂಜೆಗೆಲ್ಲ ಬರಲಿಕ್ಕೆ ಹೇಳಿ. ಅವ್ರೆಲ್ಲ ಬಂದು ಪೂಜೆ ಅದು ಪ್ರಸಾದ ಎಲ್ಲ ತಕೊಂಡು ಹ್ಮ್ ಹಾ ಅದು ವಿಶೇಷ ಎಲ್ಲ ಅವ್ರಿಗೆಲ್ಲ ಭಾರಿ ಖುಷಿ. ಮಕ್ಕಳಿಗೆಲ್ಲ ಭಾರಿ ಖುಷಿ ಮನೆಯಲ್ಲಿ ಎಲ್ಲ ಇಟ್ರೆ. ತುಂಬಾ ಖುಷಿ ಗಣಪತಿಯನ್ನು ನೋಡ್ಲಿಕ್ಕೆ ನಾವು ಶಾಲೆಗೆಲ್ಲ ಹೋಗ್ಬೇಕು ದೇವಸ್ಥಾನದಲ್ಲಿ ಕೆಲವರು ದೇವಸ್ಥಾನದಲ್ಲೆಲ್ಲ ಇಡ್ತಾರೆ. ಮನೆಯಲ್ಲಿ ಇಟ್ರೆ ಮಕ್ಳಿಗೆಲ್ಲ ಖುಷಿಯಾಗುವುದು. ಆಚೆ ಈಚೆ ಮನೆಯವರನ್ನೆಲ್ಲ ಒಂದು ಕರ್ದು ಪೂಜೆ ಮಾಡುವುದು ಅಂದ್ರೆ ನಮ್ಗುಸ ಖುಷಿ ತುಂಬಾ interest ಗಣಪತಿದೆಲ್ಲ ಅಂದರೆ. ಹೆಣ್ಮಕ್ಕಳಿಗೆ ಗಂಡಸರಿಗೆ ಎಲ್ರಿಗೂಸ. ಮತ್ತೆ ಕಬ್ಬು ಕಬ್ಬೆಲ್ಲ ಇಡ್ತಾರೆ. ಕಬ್ಬಲ್ಲಿ ಮನೆಯಲ್ಲೆಲ್ಲ ಇಟ್ಟು ಪೂಜೆ ಎಲ್ಲಾ ಮಾಡ್ತಾರೆ ಅದಕ್ಕೆ ಕಬ್ಬಿನಲ್ಲೇ ಶೃಂಗಾರ ಮಾಡ್ತಾರೆ ಗಣಪತಿ ತರ ಮಾಡಿ ಆ ಕಬ್ಬಲೆಲ್ಲ ಚಂದ ಮಾಡಿ ಪೂಜೆ ಮಾಡಿ ಅದಕ್ಕೂಸ ಪೂಜೆ ಮಾಡಿ ಇಡ್ತಾರೆ ಸಂಜೆ ತನಕ ಕಡೆಗೆ ಇದನ್ನು ಇದನ್ನೂ ಇಲ್ಲಿ ಮೆರವಣಿಗೆ ಎಲ್ಲಾ ಇರ್ತದೆ ದೇವಸ್ಥಾನದಲ್ಲಿ ಗಣಪತಿ ಇಟ್ರೆ. ಐದ್ನೆ ದಿವಸಕ್ಕೆ ಆ ನೀರಿಗೆ ಹಾಕುವುದಾದ್ರೆ ಆ ದಿನ ಸಂಜೆ ಮೆರವಣಿಗೆಯಲ್ಲೇ ಹೋಗುವುದು ಗಣೇಶ. ಮೆರವಣಿಗೆಯಲ್ಲಿ tableau ಇದೆಲ್ಲಾ ಹೋಗಿ ವೇಷ ಹ್ಮ್ ಈ ಹುಲಿ ವೇಷ ಇದೆಲ್ಲಾ ಇರ್ತದೆ. ಮತ್ತೆ ನಮ್ಮ ನನ್ನ ಅಣ್ಣನುಸ ಹಾಕಿದ ಒಂದು ವರ್ಷ ಹುಲಿವೇಷ ಎಲ್ಲಾ ಹಾಕಿದ್ದಾನೆ. ಅಹ್ ಚೌತಿಯ ದಿವಸ ಅವರೇ ಮೆರವಣಿಗೆಲ್ಲ ಹೋಗುವಾಗ ಅದು ಭಾರಿ ಕಷ್ಟ ಮಾತ್ರ ಅದು ಈ ಹುಲಿವೇಷ ಹಾಕುವವರಿಗೆ. ಈ ಗಣಪತಿ ಅಷ್ಟೇ ಮಾಡುವು ಸುಮಾರ್ದು ತಿಂಗಳು ಹಿಂದೆ ಎಲ್ಲಾ ಗಣಪತಿ ವಿಗ್ರಹ ಎಲ್ಲ ತಯ್ಯಾರಿ ಮಾಡಿ ready ಮಾಡ್ಬೇಕು. ಅದೆಲ್ಲ ಮಾಡುವವರು ಶುದ್ದದಿಂದ ಇರ್ಬೇಕು ಅದಕ್ಕೆಲ್ಲ ಕ್ರಮ ಉಂಟು ಬಣ್ಣ ಹಾಕುವವರು ಅಷ್ಟೇ ಎಲ್ಲಾ ಕ್ರಮವಾಗಿರ್ಬೇಕು ಅವರುಸ. ಸುಮ್ಮನೆ ಹೀಗೆ ಇದೆಲ್ಲಾ ಮಾಡುವುದು ಕುಶಾಲ್ ಅಲ್ಲ ಅದೆಲ್ಲ ತುಂಬಾ ಇದು ಬೇಕು ಶ್ರಮ ಬೇಕು ಅದಕ್ಕೆಲ್ಲ ಗಣಪತಿಯನ್ನು ಮಾಡುವುದು ಅಂದ್ರೆ ದೇವರ ವಿಗ್ರಹ ಹ್ಮ್. ಮತ್ತೆ ಅದೇ ಹುಲಿವೇಷ ಎಲ್ಲ ಅದೆಲ್ಲ ಮೆರವಣಿಗೆಯೊಟ್ಟಿಗೆ ಹೋಗಿ ಸಂಜೆ ಅಹ್ ಕತ್ಲು ಒಂಬತ್ತೂವರೆ ಹತ್ತು ಗಂಟೆಗೆ ಅಹ್ ವಿಸರ್ಜನ ದೇವಸ್ಥಾನದ ಕೆರೆ ಇದ್ರೆ ಕೆರೆಯಲ್ಲಿ ಹಾಕ್ತಾರೆ. Last ಅಹ್ ಅಹ್ ವಿನಾಯಕನಿಗೆ ಇದು ಹ್ಮ್ ಹಾ ವಿಸರ್ಜನ ಪೂಜೆ ಅದೆಲ್ಲ ಪೂಜೆ ಮೆರವಣಿಗೆಯೆಲ್ಲ ಹೋಗಿ ವಿಸರ್ಜನೆ ಪೂಜೆ ಅಂತ ಹತ್ ಹನ್ನೆರಡು ಗಂಟೆಸ ಆಗ್ತದೆ. ಅದೆಲ್ಲ ಗಂಡಸರೆಲ್ಲ ಹೋಗಿ ಮತ್ತೆ ಕೆರೆಯಲ್ಲಿ ಬಿಡುವುದು ಗಣೇಶನನ್ನು ಇದು. ಮತ್ತೆ ಮನೆಯಲ್ಲಾದ್ರೆ ಮನೆಯಲ್ಲಾದ್ರೆ ಅದೇ ಎಲ್ಲಿಗೂ ಹಾಕ್ತಾರೆ ಏನಾ ಮನೆಯಲ್ಲೆಲ್ಲ ಇಟ್ಟಿದಿದ್ರೆ ಅಷ್ಟು ಸರಿ ಗೊತ್ತಿಲ್ಲ. ಹ್ಮ್ ಇದೇ ಗಣೇಶ ಹಬ್ಬ ಅಂದ್ರೆ.

ಹಾ ಚೆನ್ನಾಗಿದ್ದೀನಿ ದೀಕ್ಷಿತಾ ನೀನು? ಹಾ ಚೆನ್ನಾಗಿದ್ದೀನಿ ಶೋಭಾ. ಅಪ್ಪ, ಅಮ್ಮ ಎಲ್ಲ ಚೆನ್ನಾಗಿದ್ದಾರ? ಹಾ ಎಲ್ರೂ ಚೆನ್ನಾಗಿದ್ದಾರೆ . ಹಾ ಎಲ್ರೂ ಚೆನ್ನಾಗಿದ್ದಾರೆ ಏನು ದೀಪಾವಳಿ ಬಂತಲ್ಲ ಏನ್ special . ಏನ್ special ಅಮ್ಮಾ ಹೋಳಿಗೆ, ಕರಿಗಡುಬು.

ಹ್ಮ್ ಮತ್ತೆ ಇನ್ನ shopping ಎಲ್ಲಾ ಇರುತ್ತೆ. ಹೌದಾ. ನಾವ್ ದೀಪಾವಳಿ ಈ ಸರಿ ಜೋರ್ ಮಾಡಕತ್ತೀವಿ ಬಾ ಅಮ್ಮ ಮನೆಗೆ. ಹೌದಾ ಹ್ಮ್ ಏನ್ ಕೊಡ್ತಿ?

ಬಾ ನಿನಿಗ್ ಏನ್ ಬೇಕ್ ಕೇಳು ನಾ ತರಿಸ್ತೇನೆ. ಮತ್ತೆ ಬಾ ಅಮ್ಮಾ ಹಬ್ಬಕ್ಕ್ ಬಾ ಅಮ್ಮಾ ಅದೆ ಕರಿಯಣಾ ಅಂತ call ಮಾಡ್ದೆ.

ಹಾ ಅಪ್ಪ, ಅಮ್ಮ ಎಲ್ಲಾರು ಬರ್ರಿ ಅಮ್ಮ, ಅಕ್ಕ ನೀನು ಬರ್ರಿ ಮನಿಗೆ ಎಲ್ಲಾರ್ನು ಕರ್ಕೊಂಡ್ ಬಾ ನೀನ್ ಒಬ್ಳೆ ಬರ್ಬೇಡ. ಹ್ಮ್ ಅಂದ್ರೆ ನಾನ್ ಒಬ್ಳೆ ಬರಲ್ಲ ನಮ್ family ಎಲ್ಲ ಬರುತ್ತೆ. ಅರೆ ಮತ್ತೆ ಎಲ್ಲಾರ್ನು ಕರ್ಕೊಂಡ್ ಬಾ ಅಂತ ಹೇಳ್ತಿದೀನಿ ನೀ ಒಬ್ಳೆ ಬಂದ್ರೆ ಬರಾಕೆ ಹೋಗಬೇಡ ನೀನು ಎಲ್ಲರ ಕರಕೊಂಡೆ ಬಾ ನೀನು.

ನೀನ್ ಒಬ್ಳೆ ಬಂದಿ ಅಂದ್ರೆ ಅಲ್ಲೆ ಮನಿ ಮುಂದೆಗೆ ನಿಂದಿರ್ಸ್ತೀನಿ ಬರಬೇಡ ಈ ಮನೆಗ್ ಅಂತ. ನಮ್ family ಎಲ್ಲ ದೊಡ್ಡದೈತೆ.

ನಮ್ family ದೊಡ್ಡದೈತೆ. ಐತೆ ಇರ್ಲಿ ಬಾ ನೂರಾ ಇನ್ನೂರಾ ಎಷ್ಟ್ ಜನ ಬರ್ತಾರ ಬರ್ರಿ. ಹ್ಮ್. ಬ~ ಬರ್ರಿ ಎಂತಕ್ಕ್ ಬರಲ್ ಏನು? ಏ ನಾನೇನ್ ಬರ್ರಮ್ಮ ನೀವ್ ಬರದೇ ಬೇಕ್ ನನ್ಗೆ.

ಹ್ಮ್ ಏನ್ ಬಟ್ಟೆ ತಗೊಂಡ್ಯಾ. ತಂದ್ಕಂಡಿಲ್ಲ ಹೋಗ್ಬೇಕ್ ಇನ್ನ್. ಇನ್ನ ಹೋಗಿಲ್ಲ ಏನ್ಲೆ time ಇನ್ನ ಜಾಸ್ತಿ ಐತ ಏನ್ಲ ನಿಮ್ಗ್ ಹೋಗಕ್ಕೆ ಇನ್ನು ಹೋಗಿಲ್ಲ ನೀನ್ ತಂಕಂಡಿಲ್ಲ. ಉಹು ಇನ್ನು ತಂದಿಲ್ಲ ತರಬೇಕ್. ಯಾವಾಗ್ ಹೋತಿ? ಹ್ಮ್ ಇವತ್ತ್ ಸಾಯಂಕಾಲ ಆದ್ರೂ ನಾಳೆ ಒನ್ ಆದ್ರೆ ಹೋಗ್ಬೇಕು. ಅಲ್ಲ ಎಲ್ಲಿ ತಗಂತಿ. ಹ್ಮ್‌ Ballary ಇಲ್ಲಂದ್ರೆ Rayadurga . ಇಲ್ಲಿ Ballary ಯಲ್ಲಿ ಇಲ್ಲಿ ಚೆನ್ನಾಗಿರ್ತಾವೆ dress ಗಳು ಮತ್ತ ಹೋಗನಾ ಇಬ್ರು ನೀನ್ ಬರ್ತೀಯಾ ಅಂದ್ರೆ ಹೇಳು ನಾನ್ ಕೂಡಾ ಅಮ್ಮ ಕೊಟ್ ರೊಕ್ಕ ಇಸ್ಕೊಂಡ ಬರ್ತೀನಿ ಇಬ್ರೂ ಹೋಗಣ. ಹ್ಮ್‌ Ballary ಯಲ್ಲಿ ಹೆಣ್ಮಕಳಿಗೆ ಚೆನ್ನಾಗಿರುತ್ತೆ ಹೆಂಗ್ಸ್ರಿಗೆ Rayadurga ದಲ್ಲಿ ಗಂಡ್ಮಕ್ಲಿಗೆ ಚೆನ್ನಾಗಿರುತ್ತವೆ dresses ಎಲ್ಲ. ಹಾ ಹೌದಲ್ಲ ನಮ್ ಅಣ್ಣಾರ್ ಕೂಡಾ ಎಲ್ಲಾ ಅಲ್ಲೆ ತಗೊಂಡಾರ ಮನ್ನೆ ಮದಿವಿ ಮಾಡಿವಲಾ ಅಲ್ಲಿ ನಮ್ ಅಣ್ಣಾರಿಗ ಮದಿವಿ ಬಟ್ಟೆಗಳೆಲ್ಲ ಅಲ್ಲೇ ತಂದಿರೋದು ನಾವು. ಹ್ಮ್ ಅಲ್ಲಿ ಚೆನ್ನಾಗಿರ್ತಾವ್ ಅಂತ. ಹಾ ಅಂದ್ರೆ ಹೆಣ್ಮಕಳ ಎಲ್ಲ ಇಲ್ಲೇ ಸೀಗ್ತಾವ Ballary ಎಲ್ಲಾ ಸೀಗ್ತಾವ.

ಇಲ್ಲಿ ಅಲ್ಲಿ police station ನು police station ದಾಗ.

ಮತ್ತ ಹೊಗೋಣ್ ಬರ್ತೀಯಾ ಮತ್ತೆ ನಾಳೆ. ಹಾ ಕೇಳ್ತೀನಿ ಅಪ್ಪ, ಅಮ್ಮನ ಕೇಳಿ ಹೇಳ್ತೀನಿ. ಹ್ಮ್ ಇಸ್ಕೊಂಡು ರೊಕ್ಕ ಇಸ್ಕೊಂಡು ಜಗ್ಗಿ ಇಸ್ಕೊಂಡು ಬಾ. ಹ್ಮ್ ಇಸ್ಕೊಂಡು ಬರ್ತೀನಿ. Bag ಅಲ್ಲಿ college bag ಎಲ್ಲಾ ತುಂಬ್ಕೊಂಡ್ ಬಾ ಹೋಗಣ ಅಂತ ಇಬ್ರೂ . ತುಂಬ್ಕೊಂಡ್ ಬರಮ ತುಂಬ್ಕೊಂಡ್ ಬರ್ತೀನಿ. ಹ್ಮ್ ಮತ್ತೆ ತುಂಬ್ಕೊಂಡ್ ಬರ್ಬೇಕಮ್ಮ ಮತ್ತೆ.

ಬೇಕಂದ್ರೆ . ನೀನಮ್ಮ ಹಬ್ಬ ಮಾಡನ್ ನೀನ್ ಕೊಡಸಬೇಕ್ ಎಲ್ಲ ನಮಿಗೆ. ಅಯ್ಯ್ ನೀನ್ ಬಾ ನಾನ್ ಕೊಡಸ್ತಿನಿ ಏನ್ ಬೇಕು ಹೇಳು ಎಷ್ಟ್ ಜೊತೆ ಬೇಕು. ಹ್ಮ್ ಸಾಕಮ್ಮ ಆ ಮಾತ್ ಅಂದಿಯಲ್ಲ ಕೊಡಸತಿದ್ರ . ಏ ಇಲ್ಲವ ಕೊಂಡ್ತಿನಿ ನಾನ್ ಮಾತ್ ಅಂದ್ರೆ ಮಾತು.

ನಾನ್ ಹಂಗೆಲ್ಲಾ ಸುಮ್ನೆ ಉದ್ರಿ ಹೇಳಲ್ಲ. ಹೆಂಗೋ ಅಮ್ಮ ಮಾತನ್ನ ಅಂದಲ್ಲ ಸಾಕ ಅತ್ತಾಗ. ಹೇಯ್ ಇಲ್ಲ ಕೊಣಿಸ್ತೀನಿ ಹೆಚ್ಚ್ ಏನೈತೆ ಗೊತ್ತ್ ಹೇಳು.

ನೀನ್ ಬರಬೇಕ ಸುಮ್ನೆ ನೀನ್ ಬಾ ಮನಿಗ್ ಬಾ ನೀನು. ಅಂದ್ರೆ ಹಂಗ್ ನೋಡ್ಕಂತೀನಿ ಸುಮ್ನೆ ಬರ್ಬೆಕ್ ಅಷ್ಟೇ ನೀನ್ ಮತ್ತೆ ಅವ್ನ್ ಮತ್ತೆ ಮನೆ ಬಿಟ್ಟು ಹೋಗ್ಬಾರ್ದು ನೀನು ಕರ್ದುನು ಕೂಡಾ ಇಲ್ಲಮ್ಮ ನಾನ್ ಇಲ್ಲೇ ಇರ್ತೀನಿ ದೀಕ್ಷಿತಾ ಅವ್ರ ಮನೆಲೆ ಇರ್ತೀನಮ್ಮ ಅನ್ಬೇಕ್ ನೀನು ಹಂಗ ನೋಡ್ಕಂತೀನಿ ಬಾ.

ಅಪ್ಪ, ಅಮ್ಮನ್ ಕೂಡಾ ಕರ್ಕೊಂಡ್ ಬಾ ಹಬ್ಬಕ್ ಅಂತ ಹೇಳ್ತಿರೊದ್ ನಾನು. ಹ್ಮ್ ಕರಿತಿನಮ್ಮ ಅವ್ರು ಬರ್ಬೇಕಲ್ಲ. ಐ ಬ~ ಬರ್ತಾರ ಯಾಕ್ ಬರಲ್ಲ ನನ್ ಹೇಳ್ ಹೇಳ್ ದೀಕ್ಷಿತ ಕರ್ಯಾಕತಾಳಮ್ಮಾ ಅಂತ ಹೇಳು. ಹ್ಮ್. ಎದಕ್ ಕರಿಯಲ್ಲ ಅವರೆನ್ ಕರಿಯಲ್ಲ್ ಏನ್ ಕರಿ ನೀನು ಅವ್ರು ಬರ್ತಾರ.

ಸಂ~ ಅಲ್ಲ ಸಂಜೆ ಹೊತ್ತಲ್ಲಿ phone ಮಾಡು ನಾನ್ ಕೇಳ್ತೀನಿ.

ಅಂತ ಹೇಳಿ ನಾ ಅವ್ರ ಕುಂತ ನೀನೆ ಹೇಳ್ತಿ ಅಲ್ಲ ಬರಲ್ಲ ಅಂತೇಳಿ. ಇಲ್ಲ ಬರ್ತಾರ್ ತೊಗೋ. ಹ್ಮ್ ಮತ್ತೆ ಕರ್ಕೊಂಡ್ ಬಾ.

ಇಲ್ಲೇ Bellary ಅಲ್ಲಿ ನೋಡುವಂತರಿ ಯಾವ್ತರ ಮಾಡ್ತಾರ ದೀಪಾವಳಿ ಏನೇನೋ special ಇರ್ತವಾ. ಹೆಂಗ್ ಮಾಡ್ತಾರ ಇಲ್ಲಿ ಹೆಂಗ್ ಆಚಾರ ಇದೆ ಎಲ್ಲ ನೋಡಕೊಂಡು ಹೊಗ್ರಂತೆ ಒಂದೆರಡು ದಿವಸ ಇರಿ ಇದ್ದು ಹೋಗುವಂತರಿ. ಹಾ. ಮತ್ತೆ ಏನ್ ನಾಳೆ ಬರ್ತೀಯಾ ಮತ್ತೆ ಹೋಗೋಣಾ . ಹ್ಮ್ ಹಾ ಸರಿ ಬರ್ತೀನಿ ತಗೋ. ಬರ್ತೀಯಾ ಎಷ್ಟ್ ಗಂಟೆಗ ಬರ್ತಿ? ಹೇಳ್ತೀನಿ timing . ಹೇಳ್ತೀಯಾ ಎಲ್ಲಿ ಇಲ್ಲಿ ರಸ್ತೇಲಿ ತಗೊಳೋಣಾ ಇಲ್ಲಾಂದ್ರೆ ಅಲ್ಲ್ Bombay readymade Mysore showroom ಗ್ ಹೋಗೋಣಾ.

ಸರಿ ಇಡ್ಲ bye ನಾ ಆಮೇಲ್ ಮಾಡ್ತೀನಿ.

Hai hai ಭೂಮಿ.

ಹಾ ಆರಾಮಿದ್ದೆ ನೀನು?

ಅದೇ ನಾನು ಇವಾಗ B.Com education ಮಾಡ್ತಾ ಇದ್ದಿನಲ್ಲ degree second year .

ಇನ್ನ ಒಂದು ವರ್ಷ ಇದೆ ಅಲ್ಲ ನಂದು complete ಮಾಡಿ next ಏನ್ ಮಾಡಬೇಕು ಯಾವ್ job ಮಾಡ್ಬೇಕು ಅಂತೇಳಿ ನಂಗೆ idea ಇಲ್ಲ.

ಅದಿಕ್ಕೆ ನಿನ್ಗೆ ಏನಾದ್ರು ಗೊತ್ತಿದೆನೋ ಅಂತೇಳಿ call ಮಾಡ್ದೆ ಹೌದಾ, ನೀನ್ first ಏನ್ ಮಾಡಿದ್ದೆ. ನಾನ್ first PUC ಅಲ್ಲಿ commerce ಮಾಡಿದ್ದೆ ಈವಾಗ B.Com ತಗೊಂಡಿದ್ದೀನಿ.

ಹಾ ಅದು PUC ಅಲ್ಲೇ ಹಾಕಿದ್ದೆ ನಾನು second year ಅಲ್ಲಿ.

ಅದು login ಮಾಡುದು ಆಗಿದ್ರೆ ಹದ್ನೈದ್ ಹದಿನೈದು ಸಾವಿರ ಕೊಡ್ತೀನಿ ಅಂತ ಹೇಳಿದ್ರು.

ಅದಿಕ್ಕೆ ಕಡಿಮೆ ಆಗುತ್ತೆ ಅಂತೇಳಿ ನಮ್ಮ್ ಮನೆಯಲ್ಲಿ ಬೇಡ ಅಂತ ಹೇಳಿದ್ರು.

ಅದಿಕ್ಕೆ ಇನ್ನಾ B.Com ಮಾಡಿದ್ದಿವಲ್ಲ ಇನ್ನ ತುಂಬಾ jobs ಇರ್ತಾವಲ್ಲ.

ಅದಿಕ್ಕೆ idea ಇದೇನೋ ಏನೋ ಅಂತ ಹೇಳಿ call ಮಾಡಿದ್ದೀನಿ. ಅದೇ degree ಮಾಡೋರ್ಗೆ minimum ಒಂದ್ ನಲವತ್ತೈದ್ ಸಾವಿರ ಆದ್ರೂ amount ಬರ್ಬೇಕು. ಹ್ಮ್ ಹೌದು ಅದಿಕ್ಕೆ ನಿಮ್ಗೆ ಏನಾದ್ರು idea ಇದೆ ಅಂತೇಳಿ call ಮಾಡಿದ್ದೀನಿ free ಇದ್ದೀಯ ತಾನೇ?

ಹಾ okay ಅದ್ರ ಬಗ್ಗೆ idea ಇದ್ರೆ ಹೇಳು ಯಾವ್ job ಮಾಡಿದ್ರೆ ಚೆನ್ನಾಗಿ ಇರುತ್ತೆ ಅಂತ. ಹಾ bank ಅಲ್ಲಿ ಮಾಡ್ಬಹುದಲ್ಲ B.Com ತಗೊಂಡಿದ್ದೆ ಅಂದ್ರೆ. ಹೌದಾ bank ಅಲ್ಲಿ ಮಾಡ್ಬೋದಾ? ಹಾ bank ಅಲ್ಲಿ ಮಾಡ್ಬೋದು bank ಅಲ್ಲಿ job ಬರ್ಬೇಕಂದ್ರೆ ಏನ್ ಮಾಡಬೇಕು ಗೊತ್ತಿಲ್ವ ನಿನ್ಗೆ?

ಇವಾಗ degree ಇನ್ನ ಒಂದು ವರ್ಷ ಐತ ನಿಂದು? ಹಾ degree ಇನ್ನ one year ಇದೆ. ಹಾ ಒಂದು ವರ್ಷ ಆದ್ಮೇಲೆ ನಿನ್ಗೆ ಆ ಇದು exam ಗೆ ಇದ್ ಬಿಡ್ತಾರೆ.

Online ಅಲ್ಲಿ ಹೋಗಿ application ಹಾಕ್ಬೇಕು.

Exam ಬರ್ದಾದ್ಮೇಲೆ ನೀನ್ ಅದ್ರಲ್ job ಕೊಡ್ತಾರೆ bank ಅಲ್ಲಿ. Okay ಅದು ಇನ್ನೊಂದು doubt ಅದು degree complete ಆದ್ಮೇಲೆ percentage ಏನಾದ್ರು ಜಾಸ್ತಿ ಇರ್ಬೇಕಾ? ಅದೇನಿಲ್ಲ job ಗೆ ಏನ್ percentage ಏನ್ ನೋಡಲ್ಲ ಇವಾಗ ಅವ್ರೆಲ್ಲ skills ನೋ~ ನೋಡ್ತಾರೆ.